ನನಗೆ ಒಬ್ಬ ವ್ಯಕ್ತಿ ಕೈಯಲ್ಲಿ ಮೀನನ್ನು ಹಿಡಿದುಕೊಂಡಿರುದು ಕಾಣಿಸ್ತದೆ.

ಮತ್ತು ಅಣೆಕಟ್ಟಿನ ಬಾಗಿಲು ಕ್ಲೋಸ್ ಆಗಿರುತ್ತದೆ.

ಮತ್ತು ಅದರಿಂದ ಸ್ವಲ್ಪ ನೀರು ಹೊರಗಡೆ ಬರುತ್ತಿರುವುದು ಕಾಣಿಸುತ್ತಿದೆ.

ನನಗೆ ಒಂದು ಬಾಸ್ಕೆಟ್ ಬಾಲ್ ಕೋಟ್ ಕಾಣಿಸುತ್ತಿದೆ.

ನನಗೆ ಒಂದು ಪುಸ್ತಕದ ಅಂಗಡಿ ಕಾಣಸ್ತ್ತಿದೆ.

ಒಂದು ಹಾಸ್ಪಿಟಲ್ ನ ಒಳಭಾಗ ಕಾಣಸ್ತಿದೆ.

ಪಾರ್ಕ್ ನ ಒಳಗಡೆ ಹುಲ್ಲು ಕೂಡ ಕಾಣಿಸ್ತಿದೆ.

ಸುತ್ತ ಮುಂಭಾಗದಲ್ಲಿ ಒಂದು ಮರ ಕೂಡ ಇದೆ.

ಮತ್ತು ಜಿಮ್ ನ ಸಲಕರಣೆಗಳು ಕಾಣಿಸ್ತಿದವೆ.

ಪಾರ್ಕ್ ನಲ್ಲಿ ಮಕ್ಕಳು ಆಟವಾಡುತ್ತಿರುವುದು ನೋಡ್ಬೋದು.

ವಿದ್ಯುತ್ ನ ತಂತಿಗಳು ಕೂಡ ಕಾನಸ್ತಿದೆ.

ಮತ್ತು ಲೈಟ್ ಬಲ್ಬ್ ಉರಿಯುತ್ತಿರುವುದು ಕೂಡ ಕಾಣಿಸ್ತಿದೆ.

ಮತ್ತು ನನಗೆ ಒಂದು ಉದ್ದನೆಯ ನೀಲಿ ಬಣ್ಣದ ಸ್ಟೂಲ್ ಕಾಣುಸ್ತಿದೆ --

ಮತ್ತು ರಿಸೆಪ್ಶನ್ ಲ್ಲಿ ಒಬ್ಬ ಯುವತಿ ಕುಳಿತುಕೊಂಡಿದಾಳೆ.

ಜಿಮ್ ನ ಒಳಭಾಗದಲ್ಲಿ ಸಲಕರಣೆಗಳು ಕಾಣುಸ್ತಿದ್ದಾವೆ.

ರೋಡ್ ನ ಡಂಬರ್ ಕೂಡ ಕಾಣಿಸ್ತಿದೆ.

ಪುಟ್ಟಿಯಲ್ಲಿ ಇಟ್ಟಿರುವ ಆಲೂಗೆಡ್ಡೆ ಕಾಣಿಸ್ತಾ ಇದೆ.